ಜಗದ ಅತ್ಯಂತ ಪ್ರಸಿದ್ಧವಾಗಿರುವಂತ ಶಾಲೆ ಈ ಶಾಲೆಯಲ್ಲಿ ಹಲವಾರು ಮಕ್ಕಳು ಮತ್ತು ವಿದ್ಯಾರ್ಥಿಗಳು ಓದುತ್ತಿದ್ದಾರೆ.

ಇಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಕೂಡ ನಡೆಯುತ್ತವೆ.

ಇಲ್ಲಿನ ಕಾರ್ಯಕರ್ತರು ಬಹಳ ಅನುಭವಿಯಾಗಿದ್ದು ಇಲ್ಲಿ ಬರುವಂತ ಕಸ್ಟಮರ್ಸ್ ಗಳಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತಾರೆ ಹಾಗೆ ತುಂಬಾ ಪ್ರಸಿದ್ಧ ವಾಗಿರುವಂತಹ --

ಜಾಗದ ಅತ್ಯಂತ ಪ್ರತಿಷ್ಠಿತ ವಾಗಿರುವಂತಹ ರಸ್ತೆ ಇದರ ಸಮೀಪದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೂಡ ಇದೆ ಇಲ್ಲಿ ಹಲವಾರು ಜನರು ದಿನನಿತ್ಯ ಪ್ರಯಾಣ ಮಾಡುತ್ತಾರೆ.